ಹಾಗೆ ನೋಡಿ ಗೆಳೆಯರೇ ಆ ಮಗು ಕೂಡ ಹೂವಿನ ಗಿಡಗಳಿಗೆ ನೀರನ್ನ ಹಾಕುತ್ತಿದಾನೆ ನೋಡಿ ಪೈಪ್ನಿಂದ ನೀರನ್ನು ಅವನು ಗಿಡಗಳಿಗೆ ಹಾಕ್ತಾನೆ.

ಇದು ಹರಿದುಹೋಗುತ್ತಿವೆ ಹಾಗೆ ಮನೆ ಕೂಡ ಹಾಗಿದೆ ಹಾಗೆ ನೀರು ಕೂಡ ಹರಿತಿವೇ ಹಾಗೆ ಸುಂದರವಾದ ದೃಶ್ಯವಿದು.

ನೋಡಿ ಬಿಳಿ ಬಿಳಿ ಕಾರ್ ಗಳು ಎಲ್ಲ ಎಷ್ಟೊಂದು ಅಚ್ಚಾರ ಅಲ್ಲೊಬ್ಬ ವ್ಯಕ್ತಿ ಕೈಯಲ್ಲಿ ಟಿಶ್ಯೂ ಇಡಿದು ಹೋಂಟ್ಯಾನು ಅಲ್ಲಿ ಕರೆದಿ ಮೇಲೆ ಕೆರಕುತ್ತ ಇಲ್ಲಿ ಎಷ್ಟೊಂಧು ಸುಮ್ಮಾರು ಕಾರ್ ನಿಲ್ಸಿ ಹಚ್ಚಯ್ರು ನೋಡಿ ಸೈಡ್ ಅಲ್ಲಿ ಗಿಡ ಇದಾವು ಒಂದು ಲೈಟ್ ಇದನ್ನು.

ಕೆರೆಯ ಫೋಟೋ ಗುಡ್ಡದಲ್ಲಿ ಇರುವ ಹಿಂದಿನ ಬಾವಿಯಾ ನೀರನ್ನು ಅದು ಅರಿದು ಇಲ್ಲಿ ಜರಿಯಾಗಿ ಬಂದಿದ್ದೆ. ಎಷ್ಟೊಂದು ಸುಂದರವಾಗಿ ಈ ಫೋಟೋ ಇದೆ ನೋಡಿ ನೀರು ತುಂಬಾ ಇದೆ.

ಕಟ್ಟಡ ಬಂದ್ಬಿಟ್ಟು ಈ ಕಟ್ಟಡ ನೋಡಿ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಒಂದು ಸೈಡ್ ಅಲ್ಲಿ ತೆಗೆದಂತಹ ಫೋಟೋ ಇದು.

ಬಾಯ್ಸ್ ಎಲ್ಲಾ ತರ ಮಕ್ಕಳು ಇಲ್ಲಿ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಾಗೆ --

ಈ ಫೋಟೋ ಬಂದ್ಬಿಟ್ಟು ಒಂದು ಸುಂದರವಾದ ಜಿಂಕೆಯ ದೃಶ್ಯ ಕಾಡಿನಲ್ಲಿ ಜಿಂಕೆಯನ್ನು ಇವರು ಹಿಡಿದು ಒಂದು ಝು ನಲ್ಲಿ ಇಟ್ಟಿದ್ದಾರೆ ಅವುಗಳಿಗೆ ದೊಡ್ಡದಾದ ಏರಿಯಾ .

ನೋಡಿ ಈವಾಗ ಅಷ್ಟು ಸುಮಾರು ಫ್ರೆಂಡ್ ಗೆ ಜನ ಇಲ್ಲ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇಲ್ಲಿ ಆಟ ಆಡೋಕೆ ಎಲ್ಲ ಸೌಲಭ್ಯ ಕೂಡ ಇರುತ್ತೆ. ಎಂಜಾಯ್ ಮಾಡೋಕೆ--

ಟ್ರ್ಯಾಕ್ ಸುಮಾರು ಒಂದು ಮೂರು ಟ್ರಾಕ್ ಇವೇ. ರೈಲ್ವೆ ಟ್ರೈನ್ ಕೂಡ ಚಳಿಸುತಿದೆ. ಎಷ್ಟೊಂದು ಉದ್ದವಾಗಿ ಇದೆ ನೋಡಿ ಆ ಟ್ರೈನ್ .

ನೋಡಿ ಇದರಲ್ಲಿ ತೆಗ್ಗ ಇದೆಯಾ ತೆಗ್ಗದಲ್ಲಿ ಅವರು ನೀರನ್ನು ಸಂಗ್ರಹಿಸಿದ್ದಾರೆ ಸಂಗ್ರಹಿಸಿ ಹಾಗೆ ಸುತ್ತ ಮುತ್ತ ಗಿಡಗಳು ಇದ್ದಿದವೇ ಕಲ್ಲು ಬಂಡೆ ಕೂಡ ಇಲ್ಲಿ ಇವೆ.